ಪ್ರೀತಿಯಿಂದ ಇರತರೆ ಡೆಕೋರೇಷನ್ ನೋಡಿ ತುಂಬಾ ಇಷ್ಟ ಪಡ್ತರೆ ಮೊದ್ಲು ಕಾಲವು ಬಹಳ ಕಷ್ಟಇಂದ ಇತ್ತು--

ಅವು ಸೈಡ್ ಎಫೆಕ್ಟ್ ಆಗತ್ವ್ ಕಾನೋದಿಲ್ಲಾ ಮನೆಗೆ ಅದು ಏನ್ ತಿಂದ್ರು ನಮ್ಮ ಕೈಯಲ್ಲಿ ನಾವು ಮಾಡಕೊಂಡ ತಿಂತಿವಲ್ಲಾಅದು ಎಫೆಕ್ಟ್ ಆಗದಿಲ್ಲಾ ಹುಡ್ರುಗ ಅಟ್ರಾಕ್ಷನ್ ಕಾಣತ್ವ್ ತೀನ್ ಬೇಕಂತ ತಿಂತರ್.

ಫೆಸ್ಟಿವಲ್ ಆದ್ರೆ ಏನು ಪೂಜೆ ಆದ್ರೆ ಏನು ಹಬ್ಬ ಆದ್ರೆ ಏನು ಎಲ್ಲಾರ ಮನೆ ತನಕನು ಲೈಟಿಂಗ್ ಹಾಕಿ ತುಂಬಾ ಕಲರ್ ಚನ್ನಾಗಿ ಕಾಣ್ ತೈತಿ ಎಲ್ಲಾರು ನಮ್ಮ ಫಸ್ಟ್ ಇದ್ದಾಗ ಏನ್ ಇಲ್ಲಾ ಹಬ್ಬ ಒಂದೇ ಇವಾಗ ಚನ್ನಾಗಿ ಮಾಡಕ್ಕೆ ಹೇಳತ್ತರೆ ಲೈಟಿಂಗ್ ಬಂದವಾ .

ನಾಯಿಂದ್ರು ಸ್ಟೈಲ್ ಇರೋದು ಕಮ್ಮಿ ಅವು ಪಾಪ ಮುಖ ಪ್ರಾಣಿ ನಾವು ಇಷ್ಟು ಊಟ ಹಾಕಿರು ಸಾಕು ಅವೇ ವಿಶ್ವಾಸದಿಂದ ಇರತ್ವ್ ಬಹಳ್ ನಾಯಿ ಅಂದ್ರೆ ನಂಗೆ ಇಷ್ಟಬಹಳ ಇಷ್ಟ ನಾಯಿ ಏನು ಅಂದ್ರೆ ಎಲ್ಲಿ ಬಂದ್ ರೋಡ್ ನಾಯಿ ನೋಡಿದ್ರೆ ನಾವ್ ಎಷ್ಟ ಕೊಂದು ಅನ್ನ ನೀರು ತಿಂದು ವಿಶ್ವಾಸ ಇರತ್ವ್ ಪಾಪ ಬಹಳ --

ಪಾನ್ ಚನ್ನಾಗಿದೆ ಆಟೋಗಳು ಹೋಗಕ್ಕೆ ಬರಕ್ಕೆ ಏನಂದ್ರೆ ಬಸ್ ಸಿಕ್ಕಿಲ್ಲಾ ಅಂದ್ರೆ ಜಲ್ಲಿ ಲಗೇಜ್ ಅವ್ ಇದ್ರೆ ಹೋಗಕ್ಕ ಬರಕ್ಕ ತ್ರಾಸ್ ಆಗದಿಲ್ಲಾಆಟೋ ಇದ್ರೆ ಕಾನೋ ಲಗೇಜ್ ಬರತ್ತಿವಿ ಅದಿಲ್ಲಾನೇ ನಾವೇ ತೊಕೊಂಡ ಹೋಗಬೇಕು ಬಹಳ ತ್ರಾಸ್ ಆಗತ್ತಿತ್ತು ಅದ್ರಿಂದ .

ಸೇಫ್ಟ್ ಇರತ್ವ್ ಬಹಳ ವರ್ಷ ಇರತ್ವ್. ಇವಾಗ ನನ್ನ ಅಷ್ಟು ಇಲ್ಲಾ ಬಹಳ ಕೆಳಗ್ ಆವಾಗ್ ಕಟ್ಟದವ್ರ್ನ್ ಬಹಳ ಚನ್ನಾಗ್ ಕಟ್ಟರ್ ನೋಡಕುನ್ ಒಂತರ ಚನ್ನಾಗಿ ಇರ್ತ್ತತಿ. ಈವಾಗ ಕಟ್ಟಡ ಎಲ್ಲಾ ಅಷ್ಟ ಏನ್ ಇಂಪ್ರೂವ್ ಇಲ್ಲಾ ಬ ಬಾಳ ಜಲ್ಲಿ ಇವಾಗಂದ್ರೆ--

ಏನ್ ಇದ್ದಿಲ್ಲಾ ಆವಾಗ್ ಕಾಲದಗ್ ಜನರು ಎಲ್ಲಾರು ನಮ್ಮ ಅಜ್ಜಿಯರ್ ಅಮ್ಮನವರ್ ಎಲ್ಲಾಅದು ಗುಂಡ ಹಾಕಿ ಎಲ್ಲಾಒಮ್ಮಿ --

ಬಹಳ್ ಮಂದಿ ಎಕ್ಸರ್ಸೈಜ್ ಮಾಡತರೇ ಅವ್ರ ಅವ್ರ ಇಷ್ಟ ಏನೋ ಚನ್ನಾಗಿರಬೇಕ ಅಂತ ಎಕ್ಸರ್ಸೈಜ್ ಮಾಡತರ.

ಈವಾಗ ಬಫ್ಫ್ ಸಿಸ್ಟಮ್ ಬಗ್ಗೆ ಹೇಳಬೇಕಂದ್ರೆ ನಾವು ಆವಾಗ್ ಅಂದ್ರೆ ಜನರೆಲ್ಲಾ ಅವ್ರೆ--

ಭಯ ಅನ್ನಸ್ತಿತು ಸ್ವಲ್ಪ ಹೋದಾಗ ಆಡುವತ್ನಗ ಸ್ವಲ್ಪ ಆಮೇಲೆ ಏನು ಅನ್ನಸಿಲ್ಲಾ ಅವ್ರು ಪಾಪ್ ಬಂದ್ರು .